ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಮಟ್ಲಿಫಿಕೇಶರ್ ಆಸ್ಪತ್ರೆ ಎಂಬ ಬೋರ್ಡನ್ನು ಕಾಣಬಹುದಾಗಿದೆ.

ಹಾಗೂ ಕೆಲವು ಇಲ್ಲಿ ಮೂಟೆಗಳಿವೆ ಮತ್ತು ಗಿಡ ಮರಗಳಿವೆ.

ಮತ್ತು ಇದರ ತ್ಯಾಳಗಡೆ ಒಂದು ಸ್ಟೂಲನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಹೋಟೆಲ್ಲನ್ನು ನೋಡಬಹುದು.

ಮತ್ ಪಕ್ಕದಲ್ಲಿ ಒಂದು ಕುಡಿಯಲು ನೀರಿನ ಕ್ಯಾನ್ ಸಹ ಇದೆ ಇಟ್ಟಿದ್ದಾರ್--

ಮತ್ತು ಹಿಂದ್ಗಡೆ ಕೆಲವು ದೇವರ ವಿಗ್ರಹಗಳ ಫೋಟೋ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಎರಡು ಕಿಟಕಿಗಳ್ ಸಹ ನಮ್ಮಗೆ--

ಮತ್ತಿಲ್ಲಿ ಚಿಕ್ಕದಾದಂತಹ ಡ್ರಾ ಅನ್ನು ನೋಡಬಹುದು.

ಮತ್ತು ಅದರ ಮೇಲೆ ಒಂದು ಲೋಟದ ಗ್ಲಾಸನ್ನು ಇಟ್ಟಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ವಿಶಾಲವಾದಂತಹ ಪಾರ್ಕ್ ಅನ್ನು ಕಾಣಬಹುದಾಗಿದೆ.

ಮತ್ತೆ ಹಿಂದಗಡೆ ಒಂದು ಕಾರ್ ಸಹ ನಿಂತಿದೆ.

ಹಾಗು ದೊಡ್ಡದಾದಂತಹ ಕಟ್ಟಡಗಳನ್ನು ಕಾಣಬಹುದು ಅಚ್ಚ ಹಸಿರಂತ ಗಿಡ ಮರಗಳನ್ನು ನೋಡಬಹುದು.

ಅವ್ ಹೋದರೆ ಮೇಲೆ ಕೆಲವು ವಸ್ತುಗಳು ಮತ್ತು ಇಲ್ಲಿ ಒಂದ್ ಕಸದ ಬುಟ್ಟಿ.

ಮತ್ತು ಒಂದು ಬಾಕಿಲು ಹಾಗೂ ಒಂದು ಪದರೆಯನ್ನು ನೋಡಬಹುದು.

ಮತ್ತೆ ಇಲ್ಲಿ ಒಂದು ಸ್ಕ್ರೀನ್ ಟಿ_ವಿ ಯನ್ನು ಕಾಣಬಹುದಾಗಿದೆ.

ಮತ್ ಇದೊಂದ್ ಫ್ಯಾನ್ ಸಹ ಇದೆ.

ಮತ್ತಿಲ್ಲಿ ಒಳಗಡೆ ಹಲವಾರು ಬಗೆಯ ಟೈಯರ್ಸ್ ಗಳನ್ನು ಕಾಣಬಹುದು.

ಮತ್ತು ಮುಂದ್ಗಡೆ ಒಂದು ಸ್ಕೂಟಿ ಯು ಸಹ ನಿಂತಿದೆ.

ಹಾಗೂ ಇಲ್ಲಿ ದೊಡ್ಡದಂತಹ ಒಂದು ಕೆರೆಯನ್ನು ಕಾಣಬಹುದಾಗಿದೆ.

ಮತ್ತು ಸುತ್ತಲೂ ಕಾಂಪೌಂಡ್ ನ್ನು ಕಟ್ಟಿದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ಪಾರ್ಕನ್ನು ಕಾಣಬಹುದು.

ಮತ್ತು ಇಲ್ಲಿ ಮೇಲ್ಗಡೆ ಛತ್ರಿ ಸಹ ನಮಗೆ ಕಾಣುತ್ತಿದೆ.

ಹಾಗೂ ಈ ಹಣ್ಣು ನೇರಳೆ ಹಣ್ಣು ಆಗಿದ್ದು--

ಮತ್ತು ಇದು ಒಂದು ಪಾನ್ ಶಾಪ್ ಅಂಗಡಿಯಾಗಿದ್ದು--

ಮತ್ತು ಇಲ್ಲಿ ಸಿಮೆಂಟ್ ಮತ್ತು ಸ್ಟೀಲ್ಸ್ ನ ಅಂಗಡಿ ಅಂದು ಇಲ್ಲಿ ಕಾಣಬಹುದಾಗಿದ್ದು--

ಮತ್ತು ಇಲ್ಲಿ ಮುಂದ್ಗಡೆ ಎರಡು ಬೈಕ್ ಗಳು ಸಹ ನಿಂತುಕೊಂಡಿವೆ.

ಮತ್ತು ಇಲ್ಲಿ ಮೇಲ್ಗಡೆ ಒಂದು ಫ್ಯಾನ್ ಸಹ ನಮ್ಗೆ ಕಾಣುತ್ತಿದೆ.

ಬ್ರಾಂಡೆಡ್ ಅಂದ್ರೆ ಬೇರೆ ಬೇರೆ ಕಂಪನಿ ಗಳ ಸ್ವಿಚ್ ಬೋರ್ಡ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಕಬ್ಬಿಣದ ಗೇಟನ್ನು ಕಾಣಬಹುದು ಮತ್ತೊಂದು ರಸ್ತೆಯು ಸಹ ಇದೆ.

ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಇಲ್ಲಿ ದೊಡ್ಡ ದೊಡ್ಡದಾದ ಕಲ್ಲು ಬಂಡೆಗಳನ್ನು ಕಾಣಬಹುದು.

ಮತ್ತು ಇಲ್ಲಿ ರಸ್ತೆಯು ಸಹ ನಾವು ನೋಡಬಹುದು.

ಮತ್ತು ಇಲ್ಲಿ ಸೈಕಲ್ಸ್ ಸೈಕಲ್ ಅನ್ನು ನೋಡಬಹುದು.

ತ್ತು ಇಲ್ಲಿ ಕುರ್ಚಿಯು ಸಹ ಇದೆ.

ಮತ್ತು ಇಲ್ಲಿ ಒಂದು ಎ_ಸಿ ಯನ್ನು ನೋಡಬಹುದು.

ಮತ್ತು ಈ ಕಟ್ಟಿಗೆ ಸುತ್ತಲೂ ಚಿಕ್ಕದಾದಂತ ಕಟ್ಟಿಗೆಯ ಕಾಂಪೌಂಡನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ದೊಡ್ಡದಾದಂತಹ ಒಂದು ಕಲ್ಲು ಬಂಡೆಯನ್ನು ನೋಡಬಹುದು.

ಹಾಗು ಇಲ್ಲಿ ಒಂದು ಫುಟ್ಬಾಲ್ ಅನ್ನು ಸಹ ಕಾಣಬಹುದಾಗಿದೆ.